ಆಚೆಗಡೆ ಬಂದರೆ ಗಿಡಗಳು ಮರಗಳನ್ನು ನೋಡಬಹುದು ನೀರ ನೋಡ್ಬೋದು.

ಇದು ಮಸೀದಿಯಾಗಿದೆ ಮುಸ್ಲಿಮರ ದೇವಾಲಯ ಇದು.

ಆ ಐದರಿಂದ ಆರ್ ವ್ಯಕ್ತಿಗಳು ಛತ್ರಿ ಹಿಡಕೊಂಡು ಬಿಸಲಲ್ಲಿ ಕುತಿದಾರೆ.

ಅವರ ಎಡ ಭಾಗದಲ್ಲಿ ಮೂರು ಚೇರ್ ಗಳಿದೆ.

ಒಂದು ಬ್ಯಾನರ್ ಕೂಡ ಕಟ್ಟಿದ್ದಾರೆ ಅದರ ಒಳಗಡೆ ಒಂದು ಹಸಿರು ಮತ್ತು ಕೆಂಪು ಬಣ್ಣದಿಂದ ಒಂದು ಕಲ್ಲು ಇದೆ.

ಈ ಚಿತ್ರದಲ್ಲಿ ನಾವು ತಂದೂರಿ ಚಾಯ್ ಅಂತ ನೋಡ್ಬಹುದು.

ಅಲ್ಲಿ ಒಂದು ಲೇಡಿ ಟ್ರಾಲಿಯಲ್ಲಿ ತಗೊಂತ ಇದ್ದಾಳೆ ಮತ್ತೆ ಅಡ್ವಟೈಸ್ಮೆಂಟ್ ಅಲ್ಲಿ ಕೂಡ ಇಟ್ಟಿದ್ದಾರೆ.

ಇದರ ಮುಂದೆ ಮಸೀದಿ ಇದ್ದ ಹಾಗೆ ಕಾಣುತ್ತಿದೆ.

ಇದು ಒಂದು ಅನುಯಲ್ ಡೇ ಪ್ರೋಗ್ರಾಮ್ ಅಂತ ಕಾಣಿಸ್ತ ಇದೆ.

ಅಲ್ಲಿ ಎರಡು ನಮಗೆ ಕಂಪ್ಯೂಟರ್ ಕೂಡ ಕಾಣಿಸ್ತಾ ಇದೆ.

ಕೆಲವು ವ್ಯಕ್ತಿ ಮಾತನಾಡುತ್ತಿದ್ದಾರೆ ಇದರಲ್ಲಿ ಕಪ್ಪು ಕಂಬಿಗಳು ಎರಡಿದೆ.

ಈ ಚಿತ್ರವನ್ನು ನೋಡಿದ ಕೂಡಲೇ ನಮಗೆ ಅನ್ನಿಸೋದು ಇದು ಒಂದು ಡ್ಯಾನ್ಸ್ .

ಅದರ ಸುತ್ತಿನ ಟೇಬಲ್ ಸುತ್ತಿನ ಬಲೂನ್ ಇಂದ ಡೆಕೋರೇಷನ್ ಮಾಡಿದ್ದಾರೆ.

ಒಂದು ಸೈಡ್ ಮಿರರ್ ಕಾಣ್ತಾ ಇದೆ.

ಒಬ್ಬ ಬ್ಲೂ ಕಲರ್ ಮತ್ತು ಬ್ಲಾಕ್ ಪ್ಯಾಂಟ್ ಹಾಕಿರೋ ವ್ಯಕ್ತಿ ಕೂಡಾ ನಡದಾಡುತ್ತಿದ್ದಾನೆ.

ಮತ್ತು ಬಿಸಿಲಿನ ಕಿರಣಗಳು ನೀರಿನ ಮೇಲೆ ಬಿದ್ದಿರುದನ್ನು ಕೂಡ ನೋಡಬಹುದು.